ನನಗೆ ಒಂದು ಮೀನಿನ ಅಂಗಡಿ ಕಾಣಿಸ್ತಾ ಇದೆ ಇದರಲ್ಲಿ ಮೀನುಗಳನ್ನು ಐಸ್ ನಲ್ಲಿ ಇಟ್ಟು ಮಾರಾಟಕ್ಕೆ ಇಟ್ಟಿದ್ದಾರೆ.

ಇಬ್ಬರು ಹುಡುಗರು ಕಾಣಿಸ್ತಾಯಿದರೆ ಅವರು ಕೆಂಪು ಬಣ್ಣದ ಟೀ ಶರ್ಟ್ ಅನ್ನು ಧರಿಸಿರುತ್ತಾರೆ ಮತ್ತು ನನಗೆ ಒಂದು ತೂಕದ ಯಂತ್ರ ಕೂಡ ಕಾಣಿಸ್ತಾಯಿದೆ.

ಮತ್ತು ನನಗೆ ಬೇರೆ ಬೇರೆ ಸೂಚನಾ ಫಲಕಗಳು ಕಾಣಿಸ್ತಾ ಇದ್ದಾವೆ.

ನನಗೆ ಒಂದು ಕ್ರೀಡಾಂಗಣದ ಗೇಟ್ ಕಾಣಸ್ತಾ ಇದೆ.

ಈ ಉತ್ಪನ್ನ್ಗಳಿಗೆ ಪ್ರೈಸ್ ಟ್ಯಾಗ್ ಅನ್ನು ಅಳವಡಿಸಿರೋದನ್ನು ನೋಡಬಹುದು.

ಮರದ ಕೊಂಬೆ ಕೂಡ ಕಾಣಿಸ್ತಾ ಇದೆ.

ಮತ್ತು ಒಂದು ಮೂರ್ತಿ ಕೊಡ ಕಾಣಿಸ್ತಾ ಇದೆ.

ಸೂಚನಾ ಪಲಕವನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲು ಬರದಿದ್ದಾರೆ.

ಮತ್ತು ನನಗೆ ಚಿಕ್ಕ ಚಿಕ್ಕ ಮರಗಳು ಕಾಣಿಸ್ತಾ ಇದ್ದಾವೆ.

ನನಗೆ ಒಂದು ಕ್ಲಾಸ್ ರೂಮ್ ಕಾನಸ್ತಾ ಇದೆ.

ನನಗೆ ಒಂದು ಪಾರ್ಕ್ ನ ಗೇಟ್ ಕಾಣಸ್ತಾ ಇದೆ.

ಮತ್ತು ಗೇಟ್ ನ ಮೇಲೆ ಒಂದು ಲೈಟ್ ಬಲ್ಪ್ ನ ಸ್ಟ್ರಕ್ಚರ್ ಕೂಡ ಕಾಣಿಸ್ತಾ ಇದೆ.

ನನಗೆ ಒಂದು ಶೌರ್ಯದ ಅಂಗಡಿ ಕಾಣಿಸ್ತಾಇದೆ.

ಮತ್ತು ಜೀನ್ಸ್ ಪ್ಯಾಂಟ್ ಮತ್ತು ಬಿಳಿ ಬಣ್ಣದ ಟಿಶರ್ಟ್ ಅನ್ನು ದರಿಸಿರುತ್ತಾನೆ.

ನನಗೆ ಮೀನಿನ ಗ್ರಾಹಕರು ಕೂಡ ಕಾಣಸ್ತಾ ಇದ್ದಾರೆ.

ಮತ್ತು ಇದು ಒಂದು ಫೈಯರ್ ಎಕ್ಸ್ಟಿಂಗ್ವಿಷರ್ ಕೂಡ ಕಾಣಿಸ್ತಾ ಇದೆ.

ಜಿಮ್ ನ ಒಳಗಡೆ ಸಲಕರಣೆಗಳು ಕಾಣಿಸ್ತಾ ಇದೆ ಮತ್ತು ನನಗೆ ಸ್ಕ್ರೀನ್ ಕೂಡ ಕಾಣಿಸ್ತಾ ಇದೆ.

ಮತ್ತು ಒಂದು ಗೋಡೆ ಕಾಣಸ್ತಾ ಇದೆ.

ಮತ್ತು ರಾಶಿ ಹಾಕಿರುವ ಮರದ ಕೋಲುಗಳು ಕೂಡ ಕಾಣಿಸ್ತಾ ಇದ್ದಾವೆ.

ಮತ್ತು ಮಣ್ಣು ಕೂಡ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಕಾಣಿಸ್ತಾಇದೆ.

ನನಗೆ ಒಂದು ಕಟ್ಟಡ ಕಾಣಿಸ್ತಾ ಇದೆ.

ಮತ್ತು ಬೇರೆ ಬೇರೆ ಸಾಮಗ್ರಿಗಳು ಕಾಣಸ್ತಾ ಇದೆ.

ಮತ್ತು ನನಗೆ ಕ್ಯೂ_ಆರ್ ಕೋಡ್ ಕಾಣಿಸ್ತಾ ಇದೆ.

ಮತ್ತು ಸೂಚನ ಫಲಕ ಕೂಡ ಕಾಣಸ್ತಾ ಇದೆ.